ಅಲ್ಲಿ ಹಲವಾರು ಜಿಮ್ ಸಾಮಾನವುಗಳು ಇವೆ ಇಲ್ಲಿ ಕೈಲಿ ಒಂದು ಕಾಬೋರ್ಡ ಇದೆ .

ಬೆಚ್ಚಗೆ ಇಟ್ಟಿದಾರೆ ಅದರ ಹಸಿರಾಗಿದೆ ಕಾಂಪೌಂಡ್ ಅನ್ನು ಕಟ್ಟಿದಾರೆ ಬಿಳಿ ಗೊಡೆಯಲ್ಲಿ.

ಇಲ್ಲಿ ಹಲವಾರು ಗಿಟಾರ್ ಗಳಿವೆ ಆದರೆ ಮೇಲೆ ಒಂದು ಗೋಡೆ ಇದೆ ಅದರ ಭಾಗಕ್ಕೆ ಒಂದು ಕ್ಯಾಸಿಯೋ ಡಬ್ಬಿಯಿದೆ ಅದರ ಮೇಲೆ ಕ್ಯಾಷಿಯೋ ಇದೆ.

ಇಲ್ಲಿ ಸುಮಾರು ಹೂವುಗಳಿವೆ ಅದರ ಕಲರ್ ಗುಲಾಬಿ ಆಗಿದೆ ಅದರ ಮುಂದಿನ ತುದಿಯಲಿ ಒಂದು ಬಿಳಿಯ ಹೂವುವನ್ನುಬಿಳಸಿದ್ದಾರೆ ಅದರ ಹೂವಿನ ಚಿತ್ರವು ಬಿಳಿ ಆಗಿದೆ.

ಇಲ್ಲಿ ಒಂದು ಸುಂದರವಾದ್ ಕಾರ್ ಇದೆ ಒಂದು ಸುಂದರವಾದ ಮನೆ ಇದೆ ಹಾಗು ಕಂಬ ಇದೆ.

ಅದರ ಹಿಂದೆ ಕಬೋರ್ಡ್ ಇದೆ ಅದರ ಬಾಜು ಮತ್ತೊಂದ ಸೋಫಾ ಸೆಟ್ ಇದೆ.

ಇದು ಒಂದು ಸುಂದರವಾಗಿರುವ ದೇವಸ್ಥಾನವಿದೆ ಇದು ಇಲ್ಲಿ ಒಂದಿಷ್ಟು ದೋರಬಾಗಿಲನ್ನು ಕಟ್ಟಿಸಿದ್ದಾರೆ ಇಲ್ಲಿ ಒಬ್ಬ ವೈಕ್ತಿಯು ಪುಗ್ಗವನ್ನು ಮಾರುತಿದ್ದಾನೆ ಹಲವಾರು ಜನಗಳು ಇಲ್ಲಿ ನಿಂತುಕೊಂಡಿದ್ದಾರೆ.

ಇದು ಒಂದು ಯೇಸು ಕ್ರಿಸ್ತನ ಆಕಾರದಲ್ಲಿದೆ. ಇದು ಒಂದು ಎತ್ತರವಾಗಿರುವುದು ಹಾಗೆ ಹಲವಾರು ಜನಗಳು ಕಾಣಿಸುತ್ತಾ ಇದ್ದಾರೆ. ಒಂದು ಗಾಡಿಯ ತರ ಕಾಣಿಸುತ್ತಾ ಇದೆ. ಒಂದಿಷ್ಟು ಆಟೋ ಆಕಾರದಲ್ಲಿ ಕಾಣು--

ಸುಂದರ ವಾಗಿರುವ ಒಂದು ಮನೆ ಕಾಣಿಸ್ತಿದೆ ಇಲ್ಲಿ ಒಂದು ಅಷ್ಟು ಸ್ವಚಿಲ್ ಆಗಿರೋ ಒಂದು ಮೈದಾನ ಕಾಣಿಸ್ತಿದೆ ಅಲ್ಲಿಒಬ್ಬ ಒಂದು ಬೈಕು ನಿಂತಿದೆ ಅಲ್ಲಿ ಮನೆ ಯಲ್ಲಿ ಒಂದು ಮಚಲಿಕೆಯನ್ನು ನೆತ್ತಿದ್ದಾರೆ ಇಲ್ಲಿ ಗಿಡಗಳನ್ನು --

ಸುಂದರವಾಗಿ ಇರುವ ಒಂದು ಕಂಪನಿ ಆಕರದಲ್ಲಿ ಇದೆ ಇಲ್ಲಿ ಒಂದು ಒಂದಿಷ್ಟು ಗಾಜಿನ ಒಂದಿಷ್ಟು ಕಲ್ಲನ್ನ ಅಂಟಿಸಿದ್ದಾರೆ ಇಲ್ಲಿ ಚೌಕಾಕಾರದ ಇದೆ ಇಲ್ಲಿ ಸುಂದರವಗಿರುವ ಒಂದು ಗಾರ್ಡನಿ ನ --

ಇದೊಂದು ಸುಂದರವಾಗಿರುವ ಹ್ಯಾಪಿ ಬರ್ತ್ಡೇ ಅನ್ನುವ ಒಂದು ಸ್ಥಳವಾಗಿದೆ. ಇಲ್ಲಿ ಒಂದಿಷ್ಟು ಆಕಡೆ ಒಂದಿಷ್ಟು ಇಷ್ಟು ಗಂಡು ಮಕ್ಕಳು ಈಕಡೆ ಒಂದಿಷ್ಟು ಹೆಣ್ಣು ಮಕ್ಕಳು ನಿಂತಿದ್ದಾರೆ. ಒಂದಿಷ್ಟು ಹಲವಾರು ಪುಗ್ಗ ಗಳ್ಳನು ಕಟ್ಟಿ ದ್ದಾರೆ.